ಪ್ರಸ್ತುತ ಚಿತ್ರದಲ್ಲಿ ಗೋಪಾಲ ಗಂಜಿ ಶಾಖೆಯ ಒಂದು ಚ್ ಡಿ ಫ್ ಸಿ ಬ್ಯಾಂಕಿ ನ ಒಂದು ಶಾಖೆ ಆಗಿರತಕ್ಕಂತದ್ದುಇಲ್ಲಿ ಹೊರಗಡೆ ಎ.ಟಿ.ಎಂ ಮುಂದೆ ಒಬ್ರು ಗನ್ ಮ್ಯಾನ್ ಹಾಗೂ ಅನೇಕ ಗ್ರಾಹಕರು ಬ್ಯಾಂಕಿ ನ ಮುಂದೆ ಕುಂತಿರ್ತಕಂತಹ --

ಪ್ರಸ್ತುತ ಸಂದರ್ಭದಲ್ಲಿ ಇಲ್ಲಿ ಎಲ್ಲಾ ತಾಯಂದಿರು ಹಾಗೂ ಗಂಡು ಮಕ್ಕಳು ಒಂದು ಗ್ರಾಮದೊಂದು ಜಾತ್ರೆ ಅಥವಾ ಒಂದು ದೇವರ ಹಬ್ಬ ಅಂತನೇ ಹೇಳಬಹುದು ಎಲ್ಲರೂ ತಮ್ಮ ಮನೆ ಮನೆಯಿಂದ--

ಪ್ರಸ್ತುತ ಚಿತ್ರಣದಲ್ಲಿ ಒಂದು ಬಹು ಮಹಡಿಯ ಕಟ್ಟಡ ನಿರ್ಮಾಣವಾಗುತ್ತಿದೆ. ಈ ಕಟ್ಟಡ ನಿರ್ಮಾಣದಲ್ಲಿ ಅನೇಕ ಕಾರ್ಮಿಕರು--